ನದಿ ಇನ್ನೊಂದ್ ಸೈಡ್ ಅಲ್ಲಿ ನೋಡಿದ್ರೆ ಹಾ ಸಿಟಿ ಇದೆ ಸಿಟಿಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣ್ಸ್ತವೆ.

ಈ ಫೋಟೋದಲ್ಲಿ ಅಲ್ಲಿ ನಾಲ್ಕು ಚೇರ್ಸ್ ಇದವೆ ಮತ್ತೆ ಗೋಡೆಗೆ ಸೆಮಿಟ್ರಾನ್ಸ್ರಪರೆಂಟ್ಟ್ ಗ್ಲಾಸ್ ನ ಅಟ್ಟಚ್ ಮಾಡಿದರೆ.

ಈ ಫೋಟೋ ಅಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮುಂದುಗಡೆ ರೆಡ್ ಮತ್ತೆ ವೈಟ್ಕಲರ್ ನಿಂದ ಪೈಂಟ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಮಧ್ಯ ಮಧ್ಯ ಗ್ಲಾಸಸ್ ಕೂಡ ಅಟ್ಯಾಚ್ ಮಾಡಿದ್ದರೆ.

ಅದರ ಮುಂದೆ ಬಂದರೆ ಒಂದು ಸೆಮಿಲಾನ್ ತರ ಮಾಡಿದರೆ ಎಕ್ಸಿಟ್ ಲೆಫ್ಟು ಮತ್ತೆ ರೈಟ್ ಗೆ ಬಿಲ್ಡಿಂಗ್ ಮುಂದೆ ಒಂದು ಕಾಂಪೌಂಡ್ ತರ ಇದೆ. ಕಾಂಪೌಂಡ್ ಪಕ್ಕದಲ್ಲಿ ದೊಡ್ಡ ದೊಡ್ಡದ್ ಮರ ಗಿಡಗಳು ಇದಾವೆ.

ಈ ಫೋಟೋ ಅಲ್ಲಿ ರೆಂಟ್ ಗೆ ಅಂತ ನಿಂತಿರೋ ಕಾರ್ಸ್ ಇದ್ದಾವೆ ಮತ್ತೆ ಆಟೋ ಗಳಿದವೆ ಆ ಸಿಟಿ ಸ್ವಲ್ಪ ಮಿಸ್ಟ್ ಇಂದ ಕವರ್ ಆಗಿದೆ ಅಲ್ಲಿ ಅಲ್ಲಿ ಸ್ಟ್ರೀಟ್ ಲೈಟ್ಟ್ ಇದಾವೆ.

ಈ ಕಡೆ ಬಂದ್ರೆ ಒಂದ್ ಕಂಪನಿ ಕಾಣ್ಸುತ್ತೆ ಇದು. ಬೇರೆ ಬೇರೆ ಸಪರೇಟ್ ಇಂಡಿವಿಜಿಯಿಲ್ ಕ್ಯಾಬಿನ್ಸ್ ಕಾಣಿಸ್ತವೆ ಮತ್ತೆ ರೈಟ್ ಸೈಡ ಲ್ಲಿ ರಾಕ್ ಅಲ್ಲಿ ನಾಲಕ್ಕು ಬಾಟಲ್ ಅಲೈನ್ ಆಗಿರದ್ ಕಾಣ್ಸುತ್ತೆ.

ಮತ್ತೆ ಗಾರ್ಡನ್ ಮಧ್ಯೆ ಒಬ್ಬರು ಎಕ್ಸರ್ಸೈಜ್ ಮಾಡೋ ತರ ಕಾಣುತ್ತಿದೆ ರೈಟ್ ಸೈಡ್ ಅಲ್ಲಿ ನೋಡುದ್ರೆ ರೆಡ್ ಕಲರ್ರಿಂದು ಫ್ಲವರ್ ಕೂಡ ಕಾಣ್ಸುತ್ತೆ.

ಕಂಪನಿ ಮುಂದೆ ಬಂದು ಎಲ್ಲ ಸ್ಟ್ರೀಟ್ ಲೈಟ್ಸ್ ಇದವೆ ಸ್ಟ್ರೀಟ್ಸ್ ಇದೆ ಗ್ರಾಸಸ್ ಇದೆ ಲಾನ್ಸ್ ಇದೆ ಮತ್ತೆ ಬಿಲ್ಡಿಂಗ್ ದೊಡ್ಡದಾಗಿದೆ ಮತ್ತೆ ಗ್ಲಾಸ್ ಇಂದ ಫ್ರಂಟ್ ಸೈಡ್ನ ಕವರ್ ಮಾಡಿದಾರೆ ಮಧ್ಯ ಮಧ್ಯ.

ಅದ್ರ ಈ ಕಡೆ ಒಂದು ದಾರಿ ಇದೆ. ದಾರಿ ಕೂಡ ಪಾಚಿಗಟ್ಟಿದೆ.